ಇಲ್ಲಿ ಹೂವುಗಳಿಂದ ಮತ್ತು ಬಲೂನ್ ಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಹಾಗು ಇಲ್ಲಿ ಒಂದು ಟಿ_ವಿ ಇದೆ.

ಒಂದು ದೊಡ್ಡದಾದ ಬೋರ್ಡ್ ಇದೆ ಮತ್ತು ಎರಡು ಕಿಟಕಿಗಳಿವೆ.

ಇದು ಒಂದು ದೊಡ್ಡದಾದ ಕಚೇರಿ ಇದೆ.

ವಸ್ತುಗಳನ್ನು ಸೂಕ್ತ ರೀತಿಯಾಗಿ ಶಿಸ್ತಿನಿಂದ ಕಪಾಟಿನಲ್ಲಿ ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಹಲವಾರು ಆಟೋ ಗಳಿವೆ.

ಇಲ್ಲಿ ಕೆಳಗಡೆ ಗಾಡಿಗಳು ನಿಂತಿವೆ ಮತ್ತು ಒಂದು ಕಾರ್ ಇದೆ.

ಮತ್ತು ಇಲ್ಲಿ ಹೊರಗಡೆ ಒಂದು ಗಾಡಿ ನಿಂತಿದೆ.

ಮತ್ತು ಇಲ್ಲಿ ಒಂದು ಲೈಟ್ ಇದೆ.

ಇದು ಒಂದು ದೊಡ್ಡದಾದ ಇತಿಹಾಸಿಕ ಕಟ್ಟಡವಿದೆ.